ನಾವು ಯಾವಾಗಲೂ ಸಹ ಕಾಳು ಇಂತವುಗಳನ್ನು ತಿಂತಾ ಇರುತ್ತವೆ ಮತ್ತು ಇವುಗಳನ್ನು ಪಂಜರದಲ್ಲಿ ಕೂಡಿ ಹಾಕಿದೆ ಮತ್ತು ನೋಡೋಕೆ ತುಂಬಾ ಸುಂದರವಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ .

ಸಹಾಯಕವಾಗುತ್ತದೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಉಪಯೋಗಗಳು ಸಹ ಕಂಡು ಬರಲಾಗುತ್ತಿದೆ .

ಮುಂತಾದ ಉಪಕರಣಗಳನ್ನು ಪಿಟ್ ಮಾಡಲು ಅತಿ ಹೆಚ್ಚಾಗಿ ನಟ್ಟುಗಳು ಮುಂತಾದವುಗಳನ್ನು ಬಳಸಲಾಗುತ್ತದೆ ನಟ್ಟುಗಳು ಇಷ್ಟು ರೀತಿಯ ಬೇರೆ ಬೇರೆ ರೀತಿ ತುಂಬಾ ಜಾಸ್ತಿ ಇದೆ ಫ್ರೆಂಡ್ಸ್ --

ವಿವಿಧ ರೀತಿಯ ಮತ್ತು ಹಾಕಿದ್ದಾರೆ ಫ್ರೆಂಡ್ಸ್ ಮತ್ತು ಗುಲಾಬಿ ಹೂಗಳನ್ನು ಗಳಿಸಲಾಗಿದೆ ಮತ್ತು ಇಲ್ಲಿ ಮನುಷ್ಯನು ಕೂಡ ಗುಲಾಬಿ ಹೂಗಳನ್ನು ಕಟ್ಟುತ್ತಿದ್ದಾನೆ ಫ್ರೆಂಡ್ಸ್ ..

ಗ್ರಂಥಗಳು ಭಗವದ್ಗೀತೆ ಮುಂತಾದವುಗಳು ಸಹ ಇರುತ್ತವೆ ಮತ್ತು ಮಾಲೀಕಳು ಅಲ್ಲಿ ಕುಳಿತಿರುತ್ತಾಳೆ. ಗ್ರಾಹಕನು ಅಲ್ಲಿಗೆ ಬುಕ್ಕುಗಳನ್ನು--

ಈ ಚಿತ್ರದಲ್ಲಿ ಹುಡುಗ ತನ್ನ ಕೂದಲನ್ನು ಕಟ್ಟು ಮಾಡಿಸಿಕೊಳ್ಳಲು ಕಟ್ಟಿಂಗ್ ಶಾಪ್ ಬಳಿ ಬಂದಿರುತ್ತಾನೆ ಆ ಕಟಿಂಗ್ ಶಾಪು ತನ್ನ ಕೆಲಸ --

ಗಾಗಿ ಕಾಯುತ್ತಾ ಕುಳಿತಿರುತ್ತಾರೆ. ಅನೇಕ ಜನರು ಬಸ್ಸಿನಲ್ಲಿ ತಮ್ಮ ಊರಿಗೆ ಹೋಗಲು ಕುಳಿತಿರುತ್ತಾರೆ ಮತ್ತು ಇನ್ನೂ ಅನೇಕ ಜನರು ಸಮಯವನ್ನು ನೋಡುತ್ತಿರುತ್ತಾರೆ.

ನೋಡಿ ಫ್ರೆಂಡ್ಸ್ ಇದು ಗೇಟು ಎಂಟ್ರೆನ್ಸ್ ಅನ್ಸುತ್ತೆ ಫ್ರೆಂಡ್ಸ್ ಯಾವುದೋ ಒಂದು ಜೂ ಪ್ರಾಣಿಗಳು ವಿವಿಧ ರೀತಿಯ ಪ್ರಾಣಿಗಳು ಇರುತ್ತೆ ಫ್ರೆಂಡ್ಸ್ ಅದುಕೋಸ್ಕರ ನೋಡೋಕೆ ಜನಗಳು ಹೋಗ್ತಾ ಇದಾರೆ ಫ್ರೆಂಡ್ಸ್ ಒಬ್ರೂ --

ಅಲಂಕಾರ ಮಾಡುತ್ತಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನೊಬ್ಬ ವ್ಯಕ್ತಿ ಭಕ್ತಿಯಿಂದ ತನ್ನ ಈಡೇರಿಕೆಯನ್ನು ಕೇಳುತ್ತಿರುವುದನ್ನು ನಾವು ನೋಡಬಹುದಾಗಿರುತ್ತದೆ.